ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ಕಾರ್ಖಾನೆ ಇದೆ.

ವಾಟರ್ ಪಂಪ್ ಗೋಳ ಇವೆ ಬಾ ಗಾಡಿ ಇದೇ ಮತ್ತೊಂದು ಅಂದ್ರೆ.

ಒಂದು ಮನುಷ್ಯಾನ ಕೈಗೆ ಪ್ಲಾಸ್ಟರ್ ರೀತಿ ಹಾಕಿದ್ದಾನೆ ಮತ್ತೆ ಒಂದು ಪಿಲ್ಲರ್ ಇದೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ದುಖಾನ್ ಇದೆ.

ಮತ್ತು ಅದರ ಬಾಜು ಬಿಲ್ಡಿಂಗ್ ಗುಳ್ ಅದ.

ಮತ್ತು ಒಂದು ಲೈಟ್ ಕಾಣುತ್ತಿದೆ ದೊಡ್ಡದು.

ಮತ್ತು ಈ ಫೋಟೋ ದಲ್ಲಿ ಮನುಷ್ಯಾರು ನಿಂತಿದ್ದಾರೆ.

ಮತ್ತೆ ಅಲ್ಲಿ ಮತ್ತು ಏನ ಹೆಣ್ ಮಕ್ಕಳು ಕುಂತಿದ್ದಾರೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ಪೋಸ್ಟ್ ಆಫೀಸ್ ಇದೆ.

ಒಳಕ್ಕೆ ಪಲ್ಲಂಗ್ಸ್ಗಳು ಕಾಣುತ್ತಿದೆ ಮತ್ತು ಲೈಟ್ಸ್ ಗಳು ಇವೆ.

ರ್ಯಾಕಿನಲ್ಲಿ ಮದ್ದಿನ ಬಾಟಲ್ಸ್ ಗಳು ಇವೆ ಮತ್ತು ಸಣ್ಣ ಸಣ್ಣ ಡಬ್ಬಿಗಳು ಇವೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ದುಖಾನ್ ಇದೆ ದುಖಾನ್ ಹೆಸರು ಓಂ ಸಾಯಿ ಅಂತ ಬರೆದಿದ್ದಾರೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ದೊಡ್ಡದೆ ಬಿಲ್ಡಿಂಗ್ ಕಾಣುತ್ತಿದೆ ಇದು ಬಿಲ್ಡಿಂಗ್ ನ ಮೇಲೆ ಬರೆದಿದ್ದಾರೆ ಡಿ_ಸಿ_ಸಿ ಬ್ಯಾಂಕ್ ಎಲ್_ಟಿ_ಡಿ ಎಂತು.

ಮತ್ತು ಮನುಷ್ಯನು ಕುಂತಿದ್ದಾರೆ ಮತ್ತು ಮನುಷ್ಯನು ನಿಂತಿದ್ದಾರೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ಮನೆ ಇದೆ ಮನೆಯ ಒಳ ಮುಂದೆ ಒಂದು ಕುರ್ಚಿ ಇದೆ.

ಮತ್ ಹಂಗ ಅಂದ್ರ ದೊಡ್ದು ಗಿಡ ಇದೆ ಮತ್ತ ದೊಡ್ಡದೊಂದ--

ಹಾಗೂ ಬರೆದಿದ್ದಾರೆ ದುಖಾನ ಮೇಲೆ ಹೆಸರು.

ಮತ್ತೆ ಒಂದು ಕುರ್ಚಿಯ ಮ್ಯಾಗೆ ಒಬ್ಬ ಮನುಷ್ಯನು ಕುಂತಿದ್ದಾನೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಎರಡು ಮನುಷ್ಯರು ಕಾಣುತ್ತಿದ್ದಾರೆ ಮತ್ತು ಒಬ್ಬ ಮನುಷ್ಯ ವನ್ನು ಟೀಶರ್ಟ್ ಹಾಕೊಂಡ್ ಹಾಕೊಂಡಾನ.

ಮತ್ತು ಇಲ್ಲಿ ಫೋಟೋ ನ ಕಾಣುತ್ತಿರುವ ತಟ್ಟನ್ನ ತೆಗೆಲುತ್ತಿದ್ದಾನೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ದುಖನ್ ಇದೆ ದುಖಾನಿನಲ್ಲಿ ಸಾಮಾನ್ಸ್ ಗಳಿವೆ.

ಮತ್ತು ಹಸಿರು ಕಲರ್ ಬಾಕ್ಸ್ ಇದೆ ಮತ್ತೊಂದ್ ಒಂದ್ ರೆಡ್ ಫೋಟೋ ಇದೆ.

ಮತ್ತು ಟಾಕ್ಟರ್ ಮ್ಯಾಗ ಡೆಕೋರೇಷನ್ ಮಾಡುತ್ತಿದ್ದಾರೆ.

ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮತ್ತು ಪುಗ್ಗವನ್ನು ಹಚ್ಚಿದ್ದಾರೆ ಮತ್ತೊಂದು ಲೈಟ್ ಅನ್ನು ಇದೆ.

ಮತ್ತು ಈ ಸನ್ನು ಗಿಡಗಳು ಇವೆ.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

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ಟೈಯರ್ಸ್ಗಳಿವೆ.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ದುಕಾನ್ ಇದೆ.

ಇಲ್ಲಿ ಹುಟ್ ನಲ್ಲಿ ಕಾಣುತ್ತಿರುವ ಒಂದು ಮನೆ ಐತೆ.

ಈ ಫೋಟೋ ನಲ್ಲೆತೆ ಒಂದು ಕಾರ್ಖಾನೆ.

ಈ ಫೋಟೋ ಅಲ್ಲಿ ಕಾಣುತ್ತಿರುವ ಒಂದು ಚಿತ್ರ ಮನೆ ಕಟ್ಟುತ್ತಿದ್ದಾರೆ.

ಈ ಫೋಟೋ ದಲ್ಲಿ ಕಾಣುತ್ತಿರುವ ಒಂದು ಪೆಟ್ರೋಲ್ ಪಂಪ್ ಇದೆ.

ಇದು ಪೆಟ್ರೋಲ್ ನನ್ನ ಒಂದು ರೂಮ್ ಇದೆ.

ಮತ್ತು ಕಾರ್ ಗಳ್ ಟಯಾರ್ಸ್ ಗಳು ಇವೆ.

ಮತ್ತೆ ಆ ಕಡೆ ಕಾರಿನ ಹಿಂದೆ ಒಂದು ಕಾರಿದೆ ಬ್ಲಾಕ್ ಕಲರ್ ಇಂದು.

ಈ ಫೋಟೋ ನಲ್ಲಿ ಕಾಣುತ್ತಿರುವ ಒಂದು ಕಾರ್ ಇದೆ.

ಮತ್ತು ಗಿಡಗಳು ಇವೆ ಮತ್ತೊದ್ ಅಂದ್ರೆ ದೊಡ್ಡ ಗಿಡ ಇದೆ ಮತ್ತೆ ಸಣ್ಣ ಗಿಡವಿದೆ.